ಇದು ಒಂದು ಚಮಟ್ ಒಳ್ಳೆಯ ಬಜಾರ್ ಇದೆ.

ಅದರ ಎದುರಗಡೆ ಒಂದು ಕಂಬವಿದೆ ಕಂಬಕ್ಕೆ ಹಲವಾರು ವೈರ್ರುಗಳು ಇವೆ.

ಇದು ಒಂದು ಉದ್ಯಾನವಿದೆ ಅದರ ಒಳಗೆ ಹಲವಾರು ಮರಗಳು ಇವೆ.

ಆ ಮನುಷ್ಯನ ಹತ್ತಿರ ಹಲವಾರು ಗಾಡಿಗಳು ನಿಂತಿವೆ.

ಇಲ್ಲಿ ಒಂದು ಕೈಶಲ್ಯ ಅಕಾಡೆಮಿ ವಿದ್ಯಾನಿಲಯ ಇದೆ.

ಇದರ ಎದುರುಗಡೆ ಹಲವಾರು ಬಾಕ್ಸುಗಳು ಇವೆ.

ಅದರ ಎದ್ರುಗಡೆ ಇನ್ನೊಂದು ಬಸ್ಸು ಇದೆ.

ಇಲ್ಲಿ ಒಂದು ಕೆರೆ ಇದೆ ಆ ಕೆರೆ ಒಳಗೆ ಒಂದು ದೋಣಿ ಇದೆ.

ಚೀಲದ ಮೇಲೆ ಒಂದು ಬಡಗಿವಿದೆ ಆ ಬಡಗಿ ಹತ್ತಿರ ಇಬ್ಬರು ಮನುಷ್ಯರು ಕೂತಿದ್ದಾರೆ.

ಅದರ ಒಳಗೆ ಹಲವಾರು ಮೇಜುಗಳು ಅಥವಾ ಕುರ್ಚಿಗಳು ಇವೆ.

ಅದರ ಒಳಗೆ ಹಲವರು ಚಾಕಲೇಟ್ ಗಳು ಮತ್ತು ಬಿಸ್ಕ್ಯೂಟ್ಗ ಳು ಮತ್ತು ಪೇಡಾಗಳು ಇವೆ.

ಇದು ಒಂದು ಮನೆವಿದೆ ಆ ಮನೆಯ ಎದುರುಗಡೆ ಎರಡು ಮರಗಳು ಇವೆ.

ಅದರ ಮುಂದುಗಡೆ ಹಲವಾರು ಸಣ್ಣ ಸಣ್ಣ ಕಲ್ಲುಗಳು ಇವೆ.